ಒಂದು ಹುಡುಗ ಮೊಬೈಲ್ ಅನ್ನು ಹಿಡಿದುಕೊಂಡು ನಿಂತಿದ್ದಾನೆ .ಕೈಯನ್ನು ಎರಡು ಬೆರಳುಗಳಿಂದ ಆಟಾಡಿಸಿ ಕೊಂಡಿದಾನೆ.ಒಂದು ವಾಚ್ ಅನ್ನು ಕಟ್ಟಿಕೊಂಡಿದ್ದಾನೆ.

ಇಲ್ಲಿ ಒಂದು ಮಿಷನನ್ ಇದೇ ಬಟ್ಟೆಯ ನೆಯುವಂತ ಮಿಷನ್ ರೀತಿ ಕಾಣಸ್ತಿದೆ ಇಲ್ಲಿ ಬಿಳೀ ಬಣದ ಬಟ್ಟೆ --